ಜೆಸ್ಸಿ ಹಸುವನ್ನು ಒಂದು ಹಸಿರು ಬಣ್ಣದ ಹಗ್ಗದಿಂದ ಕಟ್ಟಲಾಗಿದೆ ಹಸು ಬಿಳಿ ಮತ್ತು ಕಪ್ಪು ಬಣ್ಣದ ಆಗಿದೆ.

ಈ ದೃಶ್ಯದಲ್ಲಿ ನಾವು ಎರಡು ದ್ವಿಚಕ್ರವಾಹನಗಳು ನಿಂತಿರುವುದನ್ನು ಒಂದು ಕಂಬ ಇರುವುದನ್ನು ಹಾಗೂ ಇಬ್ಬರು ವ್ಯಕ್ತಿಗಳು ನಿಂತಿರುವುದನ್ನು ಹಾಗೂ ಯಾವುದೋ ಒಂದು ಕೆಂಪು ಬಣ್ಣದ ಆಕೃತಿ ಇರುವುದನ್ನು ಗಮನಿಸಬಹುದು --

ಈ ದೃಶ್ಯದಲ್ಲಿ ನಾವು ಒಂದು ವಿದ್ಯುತ್ ಚಾಲಿತ ರೈಲ್ವೆ ರೈಲು ಬಂಡಿಯನ್ನು ಗಮನಿಸಬಹುದು ರೈಲು ಬಂಡಿ ಯಾವುದೋ ಒಂದು ಸ್ಟೇಷನ್ ನಲ್ಲಿ ನಿಂತುಕೊಂಡಿದೆ ಅಥವಾ ಒಂದು ಸ್ಟೇಷನ್ನ ಮೂಲಕ ಹಾದು ಹೋಗುತ್ತಿದೆ.